ಅವನು ಕೆಲವು ಬಟ್ಟೆಗಳನ್ನು ಐರನ್ ಮಾಡಿಕೊಡುತ್ತಾನೆ ಮತ್ತು ಲೋಂಡ್ರಿಯನ್ನು ಮಾಡುತ್ತಾನೆ.

ನೆ ಅಹ್ ನೆಟ್ವರ್ಕ್ ಗಳನ್ನು ಪಡೆಯಬಹುದು ಮತ್ತು ಇಂಟರನೆಟ್ ಅನ್ನು ಪಡೆಯಬಹುದು.

ಇಲ್ಲಿ ಲೇಡೀಸ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ತರಹ ಬಟ್ಟೆಗಳು ಸಿಗುತ್ತವೆ ಮತ್ತು ಇಲ್ಲಿ --

ಇದು ಡ್ರೈ ಕ್ಲೀನಿಂಗ್ ಗಿನ ಅಂಗಡಿ ಇಲ್ಲಿ ಜನರು ತಮ್ಮ ಬಟ್ಟೆ ವಾಷಿಗಾಗಿ --

ಇದು ಒಂದು ಅಂಗಡಿ ಆಗಿದೆ ಇಲ್ಲಿ ನಾವು ಕೆಲವು ಬಾಟಲಗಳನ್ನು ಕಣ್ಣ್ ಕಾಣಬಹುದು.

ನಾವು ಕರೆಕ್ಟ್ ಟೈಮ್ ಮದ್ಯಾನ ಒಂದು ಎರಡು ಗಂಟೆಗೆ ಹೋದರೆ ನಾವು ನಮ್ಮ ಫೋಟೋಗಳನ್ನು ಸುಂದರವಾಗಿ ತೆಗೆದುಕೊಂಡು --

ಮೇಲೆ ಒಂದಿಷ್ಟು ಜನ ನಿಂತಿದ್ದಾರೆ ಮತ್ತು ಅವನ ಮನೆಯನ್ನು ನೋಡಬಹುದು.

ಇಲ್ಲಿ ಒಂದು ಪಾರ್ಕ್ ಕಂಡುಬರುವ ದೃಶ್ಯ ಇದಾಗಿದೆ.

ಹಾಗೆ ನಮ್ಮ ಬಾರತವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋಣಾ.

ಅಲ್ಲಿ ಸಣ್ಣಸಣ್ಣ ಪಾತ್ರೆಗಳು ಇವೆ ಮೊದಲು ಒಂದು --

ಈ ಫೋಟೋದಲ್ಲಿ ನಾವು ಒಂದು ಕೋಳಿಯನ್ನು ನೋಡಬಹುದು ಇದು ಸ್ಪೆಷಲ್ ಆದ ಕೋಳಿ ಅನ್ನಸುತ್ತೆ ಏಕೆಂದರೆ ಅದರ ಫೆದರ್ಸ್ .

ಹುಚ್ಚಾ ಏನೆಂದರೆ ಅದು ಒಂತರ ಗ್ರೀನ್ ಕಲರ್ ಆಯ್ತೆ.

ಯಾವುದೇ ಒಂದು ಫಂಕ್ಷನ್ಸ್ ನಿನ ಹಾಲ್ ಆಗಿದೆ.

ಈ ಹಾಲಿನಲ್ಲಿ ಬಹಳ ಜನರಷ್ಟು ಕುಳಿತುಕೊಳ್ಳಲು ಜಾಗವಿದೆ ಯಾಕೆಂದರೆ ಈ ಹಾಲಿನಲ್ಲಿ ತುಂಬಾ ಚೇರ್ ಗಳಿವೆ. .

ಹೌದಾ ಬಹಳಷ್ಟು ಚೇರ್ ಐತಿ ಅದಕ್ಕೆ ಈ ಜಾಗದಲ್ಲಿ --